ನಾವು ಕಾಡಲ್ ಶ್ರೀ ಹನುಮಾನ್ ದೇವಾಲಯನ್ನು ಕಾಣಬಹುದು ಇದು ಒಂದು ಕೇಸರಿ ಬಣ್ಣದಲ್ಲಿ ಒಂದು ಗೇಟ ಹಾಕಲಾಗಿದೆ ಈ ಗೇಟ್ ಒಳಗಡೆ ಒಂದು ದೇವರ ವಿಗ್ರಹವನ್ನು ಇಟ್ಟಿದ್ದಾರೆ.

ನಾವು ಮಸೀದಿಯನ್ನು ಕಾಣಬಹುದು ಇದು ತುಂಬಾ ದೊಡ್ಡವಾದ ಒಂದು ಮಸೀದಿ ಇಲ್ಲಿ ಅಕ್ಕ ಪಕ್ಕದಲ್ಲಿ ಅಂಗಡಿಗಳಿವೆ ಮತ್ತೆ ಇಲ್ಲಿ ಪಾರ್ಕಿಂಗ್ ಸಹ ಮಾಡಿದ್ದಾರೆ ಬೈಕುಗಳನ್ನ --

ಒಂದು ಹಳೆಯ ದೇವಾಲಯವನ್ನು ಕಾಣಬಹುದು ಇಲ್ಲಿ ಅ ವಿವಿಧ ರೀತಿಯ ದೇವರ ಭಾವಚಿತ್ರಗಳನ್ನು ನೋಡಬಹುದು ಮತ್ತು ಇಲ್ಲಿ ದೊಡ್ಡದಾದ ಒಂದು ಗಂಟೆ ಇದೆ.

ಈ ಚಿತ್ರದಲ್ಲಿ ನಾವು ಒಂದು ಟ್ಯಾಂಕ್ ಒಂದು ನೀರಿನ ಅಳತೆಯನ್ನು ಮೆಜರ್ ಮಾಡಿರುವ ಅಂತ ದೃಶ್ಯವನ್ನು ಕೊಡಬಹುದು ಇಲ್ಲಿ ದೊಡ್ಡ ದೊಡ್ಡ ಟ್ಯಾಂಕರ್ ಗಳು ಇದೇ ಮತ್ತು ಇಲ್ಲಿ--

ಮತ್ತೆ ಇಲ್ಲಿ ಬಾಳೆ ಹಣ್ಣಿನ ಗೊನೆ ಇಟ್ಟಿದ್ದಾರೆ ಮತ್ತೆ ತಮಟೆ ಹಣ್ಣು ಕ್ಯಾರಟ್ ಬೀಟ್ರೂಟ್ ಮತ್ತೆ ನಿಂಬೆ ಹಣ್ಣು ಸಹ ಇಲ್ಲಿ ಇಕ್ಕಿದ್ದಾರೆ ಕೊತ್ತೆಂಬರಿ ಪುದಿನ ಇಲ್ಲಿ ವಿವಿಧ ರೀತಿಯ ತರಕಾರಿಗಳನ್ನ ನಾವು ನೋಡಬಹುದು .

ಈ ಚಿತ್ರದಲ್ಲಿ ಒಂದು ವಿಶಾಲವಾದ ದೊಡ್ಡ ಕೆರೆಯನ್ನು ನೋಡಬಹುದು ಮತ್ತು ಸುತ್ತ ಮುತ್ತಲ ಬೆಟ್ಟ ಮತ್ತೆ ನೋಡಕ್ಕೆ ತುಂಬಾ ಆಕರ್ಷಿತವಾಗಿದೆ ಮತ್ತು ಇಲ್ಲಿ--

ಈ ಚಿತ್ರದಲ್ಲಿ ನಾವೊಂದು ವಿಶಾಲವಾದ ಮೈದಾನವನ್ನು ನೋಡಬಹುದು.

ರಾಯಲ್ ಎಂಫಿಎಲ್ಡ್ ಬುಲೆಟ್ ಗಳನ್ನೂ ನಿಲ್ಲಿಸಿದ್ದಾರೆ ಈ ಒಂದು ಬುಲೆಟ್ ಷೋರೂಮ್ ಅಂತಾನೆ ಹೇಳಬಹುದು.

ಈ ಚಿತ್ರದಲ್ಲಿ ನಾವು ಒಂದು ಸುಂದರವಾದ ಕೋಳಿನ ನೋಡಬಹುದು ಇದು ಕೋಳಿ ಬಂದು ನೀಲಿ ಬಣ್ಣದ ರೆಕ್ಕೆಯನ್ನು ಹೊಂದು ಕೆಂಪು ಬಣ್ಣದ ಮೂಗನ್ನು ಹೊಂದಿದೆ .

ಮತ್ತೆ ಇದರ ಒಂದು ಕೊಕ್ಕು ಸಹ ತುಂಬಾ ಚೆನ್ನಾಗಿದೆ ಮತ್ತು ಇದು ತುಂಬಾ ಒಂದು ನವಿಲು ತರ ಇದೆ.

ಇದು ಒಂದು ದೊಡ್ಡದಾದ ವಿಮಾನ ಇದು ವಿಮಾನ ಈವಾಗ ಅಹ್ ಭೂಮಿ ಮೇಲೆ ಲ್ಯಾಂಡ್ ಆಗುತ್ತಿರುವಂಥ ಒಂದು ದೃಶ್ಯ ಮತ್ತೆ --

ಸೇತುವೆ ಕಟ್ಟಿದಲ್ಲಿ ಹುಲ್ಲು ಕಟ್ ಕಟ್ಟಿಂಗ್ ಮಾಡಿ ಹಾಕಲಾಗಿದೆ ಮತ್ತೆ ಇದು ಚೆನ್ನಾಗಿ ತಿಂತಾ ಇದು ದೃಶ್ಯ ಇದು.

ಈ ಚಿತ್ರದಲ್ಲಿ ನಾವು ನೋಡಬಹುದು ಒಂದು ವಿಶಾಲವಾದ ಒಂದು ಬೆಟ್ಟ ಗುಡ್ಡ ಮತ್ತೆ ಒಂದು ನೀರು ಹರಿಯುತ್ತಿ ಬಂಡೆ ಮದ್ಯದಲ್ಲಿ ನೀರು ಸಹ್‌ ನಿಂತಿದೆ .

ಈ ಚಿತ್ರದಲ್ಲಿ ನಾವು ನೋಡಬಹುದುಇದು ಸ್ಟೇಷನರಿ ಅಂಗಡಿ ಇಲ್ಲಿ ವಿವಿಧ ರೀತಿಯ ಪೆನ್ ಪೆನ್ಸಿಲ್ ಜಾಮೆಟ್ರಿ ಬಾಕ್ಸ್ ಮತ್ತೆ ಬುಕ್ಸ್ ಸಿಗೋ ಅಂತ ಅಂಗಡಿ ಇದು ಮತ್ತೆ ಇಲ್ಲಿ ಕೆಂಪು ದೇವ್ರುದು ಡೇರಿ ಕೂಡ ಇಟ್ಟಿದ್ದಾರೆ ಮಾರಾಟಕ್ಕೆಈ ಒಂದು ವಿಧ ದೇವರುಗಳನ್ನು ನಾವು ನೋಡಬಹುದು.

ಮತ್ತೆ ಇಲ್ಲಿ ಕೆಂಪು ದೇವ್ರುದು ಡೈರಿ ಸಹ ಇಟ್ಟಿದ್ದಾರೆ ಮಾರಾಟಕ್ಕೆಈ ಒಂದು ವಿಧ ದೇವರುಗಳ ಇದರ ಮೆಲೆ ನಾವು ನೋಡಬಹುದು.

ಒಂದು ಮೀನು ಮೂರೂ ಕೆಜಿ ಇಂದ ಮೂರುವರೆ ಕೆಜಿ ಇರಬಹುದು ತೂಕ ತುಂಬಾ ದೊಡ್ಡದಾದ ಮೀನು ಈ ಒಂದು ಚಿತ್ರದಲ್ಲಿ ನಾವ ನೊಡಬಹುದು.

ರೋಚಕವಾಗಿದೆ ಮತ್ತೆ ಇದರ ಮೇಲೆ ಒಂದು ಹಾರ್ಟ ಗಳನ್ನ ಒಂದು ಕಡ್ಡಿಯನ್ನು ಅಂಟಿಸಲಾಗಿದೆ ತುಂಬಾ ಚೆನ್ನಾಗಿದೆ .

ಈ ಚಿತ್ರದಲ್ಲಿ ವಿಶಾಲವಾದ ಬಿಲ್ಡಿಂಗ್ ಅನ್ನು ಕಟ್ಟಲಾಗಿದೆ ಮತ್ತೆ ಇದು ಗ್ಲಾಸು ಗಾಜಿನ ಒಂದು ಯುಸ್‌ ಮಡ್ಕೊಂಡು ಒಂದು ಕಟ್ಟಡವನ್ನು ಕಟ್ಟಲಾಗಿದೆ .

ಈ ಚಿತ್ರದಲ್ಲಿ ನಾವು ಒಂದು ಲಿಚಿ ಅನ್ನೋ ಒಂದು ಫ್ರೂಟ್ ಅನ್ನು ನೋಡಬಹುದು ಇದು ಒಂದು ರೀತಿಯ ಹಣ್ಣು ಇದು ತುಂಬಾ ಒಂದು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಮತ್ತೆ ಇದು ನೋಡೋಕ್ಕೆ ಸ್ವಲ್ಪ --

ಮತ್ತೆ ಇಲ್ಲಿ ಹಾಸ್ಪಿಟಲ್ ಸೌಲಭ್ಯ ಕೂಡ ಇದೆ ಮತ್ತೆ ಇಲ್ಲಿ ಅನೇಕ ಸಾವಿರ ಡಾಕ್ಟರ್ಸ್ ಗಳನ್ನು ತನ್ನ ಪದವಿಯನ್ನು ಪಡೆದಿರುವಂತ ಒಂದು ಕಾಲೇಜ್ ಇದು .

ಡ್ರೆಸ್ಸನ್ನ್‌ ನಾವು ಹಾಕೊಂಡು ಸೆಟಲೈಟು ಮತ್ತೆ ಒಂದು ಚನ್‌ ಚಂದ್ರಕೆ ಅವ್ರು ತಲುಪಬೆಕಾದ್ರೆ ಈ ಒಂದು ಡ್ರೆಸ್ಸನ್ನ ಹಾಕೊಂಡು ಹೊಗಬೆಕು .